ಒಂದು ಆಸನ ಬಹಳ ಸುಂದರವಾದ ಕೆತ್ತನೆಗಳು ಇರುವಂತಹ ಒಂದು ಮಿನಿ ಸೋಪ ಅಂತ ಹೇಳಬಹುದು ಬಹುಶಃ ಇದನ್ನು ಇಬ್ರು ಮೂರು ಜನಕ್ಕೆ ಕೂರ್ಲಿಕ್ಕೆ ಆಗುವಂತಹ ಒಂದು ಆಸನ .

ಆ ಸೋಫಾ ಸೆಟ್ ಮತ್ತು ಅದರ ಜೊತೆ ಬೇಕಾದ ಎರಡು ಚೇರ್ ಹಿಂಬದಿಯಲ್ಲಿ ಒಂದು ಸಮಾರಂಭದಲ್ಲಿ ಬಳಸುವಂತಹ ದೊಡ್ಡದಾದ ಸಿಂಗಲ್ ಚೇರ್ ಅನ್ನ ಕೂಡ ಕಾಣಬಹುದು.

ಈ ಚಿತ್ರದಲ್ಲಿ ಒಂದು ಆಸನವನ್ನು ನಾವು ನೋಡಬಹುದು ಇದು ಒಂದು --

ಹಿಂದಗಡೆ ಒಂದು ಸುಂದರವಾದ ಚಿತ್ರವನ್ನು ಕೂಡ ಇಡಲಾಗಿದೆ ಅಂದ್ರೆ ಮಂಟಪದ ರೀತಿಯ ಒಂದು ಅಲಂಕಾರವನ್ನು ಈ ಮದುವೆ ಮನೆಗೆ ಮಾಡಲಾಗಿದೆ.

ಎಲ್ಲರೂ ಹಣವನ್ನೇ ಕೊಡಬೇಕು ಅಂತ ಇಲ್ಲ ಇತರ ಸ್ಕ್ಯಾನರ್ ಕೋಡಿಗೆ ಫೋನ್ ಪೇ ಆಗಿರಬೌದು ವಾಟ್ಸಪ್ ಕೊಡಾಗಿರಬಹುದು ಗೂಗಲ್ಪೇ ಪೇಟಿಎಂ ಅಥವಾ ಬ್ಯಾಂಕ್ ಇತರದ ಯಾವುದೇ ಒಂದು ಪೇಮೆಂಟ್ ಮುಖಾಂತರ ಹಣವನ್ನು ನೀಡಬಹುದು.

ಮೋಡಗಳು ಚಲಿಸ್ತಾ ಇದೆ ಈ ಕಡೆ ಒಂದಷ್ಟು ಮರ-ಗಿಡಗಳನ್ನ ಕೂಡ ನೆಡಲಾಗಿದೆ ಒಂದು ಮೂಲೆಯಲ್ಲಿ ಮಕ್ಕಳು ಏನೋ ಆಟದಲ್ಲಿ ತೊಡಗಿರೋದು ಸಹ ಈ ಚಿತ್ರದಲ್ಲಿ ಕಾಣತ್ತೆ--

ಹಾಗಾಗಿ ಕಾರ್ ನಾ ಭಾಳ ಚನ್ನಾಗಿ ಹೂಗಳಿಂದ ಅಲಂಕಾರ ಮಾಡಲಾಗಿದೆ. ಮದುವೆಯ ದಿಬ್ಬಣದ ಕಾರ್ ತರ ಕಾಂಸ್ತಾಯಿದೆ.

ಪುಸ್ತಕದ ಅಂಗಡಿ ಒಂದಷ್ಟು ಗಿರಾಕಿಗಳು ಬಂದು ಪುಸ್ತಕವನ್ನ ತೆಗೆದುಕೊಳ್ಳುತ್ತಿದ್ದಾರೆ ಬಹುಷಃ ಇದು ಸೆಕೆಂಡ್ ಹ್ಯಾಂಡ್ ಪುಸ್ತಕಗಳ ಮಾರಾಟ ಮಳಿಗೆ ಇರಬಹುದು--

ಈ ಚಿತ್ರದಲ್ಲಿ ಒಂದು ದೇವಸ್ಥಾನವನ್ನು ನಾವು ಕಾಣ್ತಾ ಇದ್ದೇವೆ ಒಂದು ಸಣ್ಣ ದೇವರ ಗುಡಿ ಇದೆ.

ಈ ಚಿತ್ರದಲ್ಲಿ ಒಂದು ಹೂವಿನ ವ್ಯಾಪಾರಿಯನ್ನ ನೋಡಬಹುದು. ಹೂಗಳನ್ನ ಉದ್ದವಾದ ದಾರಗಳಿಗೆ ಪೋಣಿಸಿ--

ತೇರನ್ನ ಬಹಳ ಸುಂದರವಾಗಿ ಹೂಗಳಿಂದ ಅಲಂಕಾರವನ್ನ ಮಾಡಲಾಗಿದೆ ಊರಿನ ಜನರೆಲ್ಲ ಸೇರಿ ಭಕ್ತಿ ಭಾವದಿಂದ ಆ ತೇರನ್ನು ಎಳಿತ ಇದ್ದಾರೆ.

ಮೀನಿನ ಚಿತ್ರ ಈಗಷ್ಟೇ ಮೀನನ್ನ ಹಿಡಿಯಲಾಗಿದೆ. ಬಹುಶಃ ಇದು ಕೆರೆ ಮೀನು.